ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಈದ್ ಮಿಲಾದ್ ಎಂಬುವುದು ನೂರು ನುಶ ಜಮಾ ಮಾಸಿದ್ ಎಂಬುವುದು ನೋಡಲು ತುಂಬಾ ಚೆನ್ನಾಗಿದೆ ಮತ್ತು ಹಾಗೆ--

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಬಗೆಯ ಚಿತ್ರಣ. ನೋಡಲು ತುಂಬಾ ವಿಶಾಲವಾಗಿದೆ .

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ಬಸ್ ನಿಲ್ದಾಣ. ನೋಡಬಹುವೊಂದು ದೊಡ್ಡದಾದ ಬಸ್ ನಿಲ್ದಾಣ ಇಲ್ಲಿ ಹಲವಾರು ಜನ ಪ್ರಯಾಣಿಕರು ಓಡಾಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುತ್ತಾ ಇರುವುದು ಒಂದು ರೀತಿಯ ಭರತ್ ಎಂಬುವ ಸಿನಿಮಾ --